ಅಲ್ಲಿ ಒಬ್ಬ ಹುಡುಗಿಯು ಕೈಯಲ್ಲಿ ಕವರ್ ಹಿಡ್ಕೊಂಡಿದ್ದಾಳೆ ಇಲ್ಲಿ ಒಬ್ಬ ವ್ಯಕ್ತಿಯು ನಿಂತಿದ್ದಾನೆ.

ಅವ್ನ ಕೊಳ್ಳಲ್ಲಿ ಹೆಡ್ ಫೋನ್ಸ್ ಇದೆ ಆ ವ್ಯಕ್ತಿಯ ಹಿಂದೆ ಒಂದು ಹುಡುಗಿಯು ನಿಂತಿದ್ದಾಳೆ.

ಮತ್ತ ಅದರ ಹಿಂದಗಡೆ ಬೆಟ್ಟ ಇದೆ.

ಲಾಸ್ಟ ಒಬ್ಬ ಹುಡುಗ ಕೈಯಲ್ಲಿ ವಾಚ್ ಹಾಕೊಂಡಿದಾನೆ.

ಒಂದ್ ಪ್ಲೇಟ್ ಇದೆ ಅದರ ಮೇಲೆ ಚಿಕ್ಕನ್ ಇದೆ ಮತ್ತು--

ಮತ್ತೆ ಇಲ್ಲಿ ಒಬ್ಬ ವ್ಯಕ್ತಿಯು ನಿಂತಿದ್ದಾನೆ.

ಇಲ್ಲಿ ಒಂದು ಎಕ್ಕಿ ಗಿಡ ಕಾಣುತ್ತಿದೆ ಮತ್ತೆ ಇಲ್ಲಿ--

ಆ ಬಿಲ್ಡಿಂಗ್ ನ ಕೆಳಗೆ ಇಲ್ಲಿ ಬೈಕ್ ಗಳು ನಿಂತಿದೆ.

ಪಕ್ಕದಲ್ಲಿ ಚಿಕ್ಕ ಚಿಕ್ಕ ಗುಡಿಗಳು ಇದ್ದಾವೆ ಆ ಗುಡಿಯ ಮುಂದೆ ಒಬ್ಬ ವ್ಯಕ್ತಿಯು ನಿಂತಿದ್ದಾನೆ.

ಮತ್ತೆ ವ ವೈರು ಗಳು ಕಾಣುತ್ತಿದ್ದಾರೆ ಮತ್ತೆ ಕಂಬ ಇದೆ.

ತಿರುಪತಿ ಕಾಣುತ್ತಿದಾನೆ ಮತ್ತು ಕೇಕ್ ಕಾಣುತ್ತಿದೆ.

ಮತ್ತೆ ಇಲ್ಲಿ ಅರಗಲ್ಲು ಬ್ ಬ್ಲ್ಯಾಕ್ ಕಲರ್ ಮತ್ತು ವೈಟ್ ಕಲರ್ ಗಳಲ್ಲಿ ಕಾಣುತ್ತಿದ್ದವು.

ಆ ಅಂಗಡಿಯ ಒಳಗೆ ಬುಕ್ಕುಗಳು ಪೆನ್ನು ಮತ್ತು ಫೈಲ್ಸ್ ಗಳು ಸಿಗುತ್ತವೆ.

ಕಾಶಿ ಹೂವಿನ ಅಂಗಡಿ ಮತ್ತೆ ಕೆಳಗಡೆ ತಗಡಾ ಇದೆ.

ಮತ್ತೆ ಇಲ್ಲಿ ಒಂದು ಪರ್ದೆ ಇದೆ.

ಇಲ್ಲಿ ಒಬ್ಬ ವ್ಯಕ್ತಿಯು ಇಕಾ ಕುಂತಿದ್ದಾನೆ.

ಮತ್ತೆ ಮೇಲ್ಗಡೆ ಅದು ಅನ್ನು ರೆಡ್ ಕಲರ್ ನಿಂದ ಕಾಣುತ್ತಿದೆ.

ಅಲ್ಲಿ ಹೂವಗಳಲ್ಲಿ ಚೇಂಡು ಮತ್ತು ಸೇವಂತಿ ಹೂವ ಅದೆ.

ಮತ್ತೆ ಸೇವಂತಿಗೆ ಅ ಇಲ್ಲಿ ಗುಲಾಬ್ ಹೂವ ಮತ್ತು ಎಲೆಗಳು ಹಾಕಿ ಪೆಣಿಸಿದಾರೆ.

ಇಲ್ಲಿ ಒಂದು ಐಸ್ ಕ್ರೀಮ್ ಕಾ ಡಬ್ಬಿ ಕಾಣುತ್ತಿದೆ.

ಇಲ್ಲಿ ಒಂದು ಕೋಣೆ ಇದೆ ಮತ್ತೆ ಕೋಣೆಯ ಒಳಗೆ ಒಂದು ಟೇಬಲ್ ಇದೆ ಅದರ ಮೇಲೆ ಕೀಬೋರ್ಡ್ ಇದೆ.

ಮತ್ತೆ ಈ ಕರಿ ಕಲ್ಲಿನ ಗೋಡೆಯ ಒಳಗೆ ಹುಲ್ಲು ಕಾಣುತ್ತಿದೆ.

ಇಲ್ಲಿ ಒಂದು ಸ್ಟೇಡಿಯಂ ಇದೆ ಅ ಸ್ಟೇಡಿಯಂ ಮ ಒಳಗೆ ಜನರು ವಾಕಿಂಗು ಮಾಡುತ್ತಿದ್ದಾರೆ ಮತ್ತೆ ಇಲ್ಲಿ --

ಅಲ್ಲಿ ಹುಲ್ಲು ಕಾಣುತ್ತಿದೆ ಇಲ್ಲಿ ಕಂಬಗಳು ಇದ್ದಾವೆ ಮತ್ತು ಗಿಡಗಳು ಕಾಣುತ್ತಿದ್ದಾವೆ.

ಈ ಕಡೆ ಒಂದು ಸೈಕಲ್ ಇದೆ ಶೇಡಿಯಂ ಮೇಲೆ ಹಾಕ್ಯಾರೆ ತಗಡವು--

ಈ ಕಲರ್ದು ಇದ್ದಾವೆ ಮತ್ತೆ ಇಲ್ಲಿ ಬ್ಲಾಕ್ ಕಲರ್ದು ಮತ್ತು ಹರಿಶಿಣ್ಣು--

ಅಲ್ಲಿ ಹಿಂದುಗಡೆ ಒಂದು ಬಿಂದಿಗೆ ಕಾಣುತ್ತಿದೆ ಅದು ಚಾಕಲೇಟಿ ಬಣ್ಣದ್ದು.

ಮತ್ತೆ ಆ ಜನರು ಇದಾರೆ ಈ ಕಡೆ ಸೈಡು ಹ್ಮ್ಮ್ ಒಂದೂ ಫ್ರಿಡ್ಜ್ ಇದೆ.

ಮತ್ತೆ ಹೊರಗಡೆ ಸಿರಿಯಲ್ ಲೈಟ್ ಹಾಕಿದ್ದಾರೆ.

ಅಲ್ಲಿ ಚಿಡಿಯು ಏರಿ ಮ್ಯಾಲೆ ಹೋಗಿದ್ದಾರೆ.

ಅಲ್ಲಿ ಒಂದು ಗೊಂಬೆಗೆ ಚೂಡಿದಾರ್ ಬಟ್ಟೆ ಹಾಕಿ ಸಿಗಿಸಿದ್ದಾರೆ.

ಆ ಫ್ರಿಡ್ಜ್ಯಿ ನ ಒಳಗೆ ಮ್ಯಾಲಗಡೆ ಐದು ಕೇಕು ಕೆಳಗಡೆ ಮೂರು ಕೇಕು ಮತ್ತೆ ಅದರ ಕೆಳಗೆ ಇಂಗೆ ಎರಡು ಕೇಕು ಮತ್ತು ಚಾಕೊಲೇಟಿ ಇದೆ.

ಮತ್ತು ಅದರ ಕೆಳಗೆ ಮೂರು ಕೇಕು ಮತ್ತು ಚಾಕಲೇಟು ಗಳು ಇದ್ದವು.

ಆ ಒಂದು ಅಂಗಡಿಯ ಒಳಗೆ ಅಂಗಡಿಯ ಮಾಲೀಕ ಕುಂತಿದ್ದಾನೆ.

ಇಲ್ಲಿ ಮತ್ತು ಹಣ್ಣುಗಳು ಅಂಗೂರು ಸೇಬು ಕರ್ಬೂಜು ಸಂತ್ರ ಬಾಳೆಹಣ್ಣು ಇದ್ದವು.